ಚಿತ್ರಲ್ಲಿ ಹರಿಯುವ ನದಿಯನ್ನು ಕಾಣಬಹುದು ನದಿಯ ಸುತ್ತ ಮುತ್ತ ಮತ್ತು ನದಿಯ ಮದ್ಯೆ ಹಲವಾರು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಇರುವುದನ್ನು ನಾವಿಲ್ಲಿ ಕಾಣಬಹುದು .

ಒಂದೇ ಆ ಸೂರಿನಡಿ ನಿಂತು ಎಡಕ್ಕೂ ಬಲಕ್ಕೂ ಸಾಗುತಿರುವ ದೃಶ್ಯವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಉದ್ಯಾನದ ಒಂದರ ಮುಂದಿನ ಬಾಗದಲ್ಲಿ ಆನೆಯು ನಿಂತಿರುವುದನ್ನು ಕಾಣಬಹುದು ಮತ್ತು ಆನೆಯ ಪಕ್ಕದಲ್ಲಿ ಒಂದು --

ಈ ಚಿತ್ರದಲ್ಲಿ ನಾವು ಹಲವಾರು ವ್ಯಕ್ತಿಗಳ್ ವ್ಯಕ್ತಿಗಳು --

ಚಿತ್ರದಲ್ಲಿ ನಾವು ದೊಡ್ಡದಾದ ಒಂದು ನದಿಯ ಚಿತ್ರಣವನ್ನು ಕಾಣಬಹುದು ನದಿಯ ಸುತ್ತಮುತ್ತ ಹಲವಾರು ತೋಟ ಗದ್ದೆಗಳು ಇರುವುದನ್ನು ಗಮನಿಸಬಹುದು .

ನಮ್ಮ ದೇಶದ ರಾಷ್ಟ್ರ ಲಾಂಚನವಾದ ನಾಲ್ಕು ಸಿಂಹಗಳು ಇರುವ ಒಂದು ಧ್ವಜ ಸ್ತಂಭವನ್ನು ಕಾಣಬಹುದು. ಇಲ್ಲಿ ಉದ್ಯಾನವನ ಮುಂಭಾಗದಲ್ಲಿ ಒಂದು--